ಶರಣ ಬಸವೇಶ್ವರ ಎಂಬ ಒಂದು ಅಂಗಡಿ ಕಾಣಸ್ತಾಇದೆ.

ಗೋಡೆಯ ಮೇಲೆ ಸುಂದರವಾದ ಚಿತ್ರಣಗಳು ಕಾಣಸ್ತಾಇದಾವೆ.

ಇದು ಒಂದು ವಾಸ್ತು ಶಿಲ್ಪೆಯ ಕಲೆ ಎಂದು ಹೇಳಬಹುದು.

ಈ ಚಿತ್ರದಲ್ಲಿ ಇಬ್ಬರು ವ್ಯಕ್ತಿಗಳು ಕಾಣಿಸ್ತ ಇದ್ದಾರೆ.

ಇದು ಬಹಳ ಎತ್ತರವಾದ ಸೇತುವೆ ಎಂದು ಕಾಣಬಹುದು.